ಇದು ಒಂದು ಬಣ್ಣದ ಅಂಗಡಿ ಇಲ್ಲಿ ಸಣ್ಣ ಬಾಕ್ಸ್ ನಲ್ಲಿ ಬಣ್ಣ ದೊಡ್ಡ ಬಾಕ್ಸ್ ನಲ್ಲಿ ಬಣ್ಣ ಇಟ್ಟಿದ್ದಾರೆ.

ಆಟಂ ಬಾಂಬ್ ಸೆಕೆಂಡ್ ಗೆ ಇಟ್ಟಿದ್ದಾರೆ ಪಟಾಕಿ--

ಒಬ್ಬ ವ್ಯಕ್ತಿ ಬೈಕಿನ್ ಮೇಲೆ ನಿಂತಿದ್ದಾನೆ.

ಹಾಗು ಸೆಕೆಂಡ್ ಫ್ಲೋರ್ ಪ್ ಫಸ್ಟ್ ಫ್ಲೋರ್ ಇವೆ.

ಅದರ ಮೇಲೆ ಹತ್ತಕ್ಕೆ ಮೆಟ್ಟಿಲು ಕಟ್ಟಿದ್ದಾರೆ.

ಹಾಗು ತಿನ್ನಾಕ ಚಾಕಲೆಟ ಕೂಡಾನು ಇಟ್ಟಿದ್ದಾರೆ.

ಇದು ಒಂದು ಬಟ್ಟೆ ಅಂಗ್ಡಿ ಇಲ್ಲಿ ಹಲವಾರು ಬಟ್ಟೆಗಳು ಇವೆ.

ಇಲ್ಲಿ ಕರಿದ ಎರಡು ಗೇಟ್ ಇವೆ ಇಲ್ಲೂ ಮೈದಾನದಲ್ಲಿ ತೇಗ್ಗ ತೋಡಿದ್ದಿದ್ದಾರೆ.

ಮ್ಯಾಲೆ ತೆಳಗೆಲ್ಲ ಎಲ್ಲ ತರಹದ ಅಲಂಕಾರ ಮಾಡಿದ್ದಾರೆ.

ಇದು ಒಂದು ಬಟ್ಟೆ ಅಂಗ್ಡಿ ಇಲ್ಲಿ ಹಲವಾರು ಬಟ್ಟೆಗಳು ಇಟ್ಟಿದ್ದಾರೆ ಹಾಗು ಎರಡು ಲೈಟ್ ಹಚ್ಚಿದ್ದಾರೆ.

ಕಾರ್ ಗ್ಯಾರೇಜ್ ಇಲ್ಲಿ ಹಲವಾರು ಕಾರ್ ಗಳಿವೆ ಒಂದು ಟೈರ್ ಬಿದ್ದಿದೆ.

ಇದು ಒಂದು ಕಾರ್ ಗ್ಯಾರೇಜ್ ಇಲ್ಲಿ ಒಬ್ಬ ವ್ಯಕ್ತಿ ಕಾರ್ ಟೈಯರ್ ಹಿಡಿದಿದ್ದಾನೆ.

ಇದು ಒಂದು ಕೋಟೆ ಇಲ್ಲಿ ಹಲವಾರು ಕೋಟೆ ಇದೆ ಸುತ್ತಮುತ್ತ ಗಿಡ ಬೆಳದಿದ್ದಾವೆ ಗುಡ್ಡಗಳು ಇವೆ.